ಇದು ಅಲೋಷಿಸ್ ಕಾಲೇಜ್ ಮಂಗಳೂರುನಲ್ಲಿರುವ ಒಂದು ಕಾಲೇಜ್.

ಈ ಚಿತ್ರದಲ್ಲಿ ಐದು ಮಹಡಿಗಳುಳ್ಳ ಒಂದು ಹೋಟೆಲಿನ ಕಟ್ಟಡ ಈ ಕಟ್ಟಡದ ಹೆಸರು ಇನ್ಲ್ಯಾಂಡ್ ಮಯೂರ.

''ಇದು ನೇಹಾ ಮೆನ್ಸ್ ಸಲೂನ್ .''

''ಇದು ಮೈ ಚಾಯ್ಸ್ ಎ_ಸಿ ಮೆನ್ಸ್ ಬ್ಯುಟಿ ಪಾರ್ಲರ್ ಸಲೂನ್ ಈ ಸಲೂನಿನಲ್ಲಿ ಒಬ್ಬರು--''

ಒಳಗಡೆ ಕುಂತಿದ್ದಾರೆ ಈ ಬೋರ್ಡಿನಲ್ಲಿ ಹೇರ್ ಕಟಿಂಗ್ ಹೇಗ್ ಮಾಡಬಹುದು ಎಂಬುದನ್ನು ಕಾಣಿಸುತ್ತಿದೆ.

ಒಂದು ಕಾಲನ್ನ ಆಟೋ ಮೇಲೆ ಇಟ್ಟುಕೊಂಡು ನಿಂತಿದ್ದಾನೆ.